ಇದು ಒಂದು ಬುಕ್‌ ಸ್ಟಾಲ್‌ ಆಗಿದ್ದು ಇಲ್ಲಿ ನಮಗೆ ಗೊತ್ತಿಲ್ಲದ ಹೊಸ ಬುಕ್‌ಗಳು ಹೊಸ ಬುಕ್‌ಗಳನ್ನು ಖರೀದಿಸಬಹುದು ಹಾಗೂ ನಿನ್ನೆ ಮೊನ್ನೆ ಬಿಡುಗಡೆಯಾದ ಪುಸ್ತಕಗಳು ನಮಗೆ --

ಒಂದು ಮಹಾ ತ್ತರ ಎತ್ತರವಾದ ಕಟ್ಟಡ ನಿರ್ಮಿತವಾಗುತ್ತಿರುವುದು ಕಂಡು ಬರುತ್ತಿದ್ದು ಇಲ್ಲಿ ಅನೇಕ ಜನರು ಕೆಲಸವನ್ನು ನಿರ್ವಹಿಸಿ ತಮಗೆ ಬರುವಾ ಕೂಲಿಯಿಂದ ತಮ್ಮ ಜೀವನವನ್ನು ನಡೆಸಿಕೊಳ್ಳಲು ಉಪಯುಕ್ತವಾಗಿದೆ.

ಇಲ್ಲಿ ಕಾಣುತ್ತಿರುವುದು ಡ್ಯಾನ್ಸ್‌ ಕ್ಲಾಸ್‌ ಆಗಿರಬಹುದು ಇಲ್ಲಿಅನೇಕ ರೀತಿಯ ಮಕ್ಕಳು ಬಂಜಾರಿ ಡ್ಯಾನ್ಸ್‌ ಬಂಗಾಲಿ ಡ್ಯಾನ್ಸ್ ಕಲಿಯಲು ಹೋಗಲು ಇಚ್ಛಿಸುವವರು ಹೋಗುತ್ತಾರೆ ಪ್ರತಿ ಸಂಡೇವೂ ಹೋಗುತ್ತಾರೆ.